ಕೆಫೆ ಕಾಫೀ ಡೆ ಇಲ್ಲಿ ತುಂಬ ಉತ್ತಮವಾಗಿರುವುದು ಕಾಫಿ ಕಾಫಿ ಯನ್ನು ಮಾತ್ರ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಡುತ್ತಾರೆ ಆಂ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣ ಬೆಳೆಸುವಂಥ ಜನರು ದಾರಿ ಮಧ್ಯೆ ಈ ಹೋಟೆಲ್ ಗೆ ಹೋಗಿ ಆನಂದಭರಿತರಾಗಿರುವಂಥ ಕಾಫಿ ಯನ್ನು ಕುಡಿದು ಆನಂದಿಸುತ್ತಾರೆ.

ಝೂ ಗಳಲ್ಲಿ ಕೂಡ ಸಾಕುತ್ತಾರೆ.